ಏನಪ್ಪಾ ಅಂದ್ರ ಮಾಡೋದಕ್ ಬುಟ್ಟಿದವ ಇವ್ರ್ ಏನಪ್ಪಾ ಅಂದ್ರ ಹಳ್ಳಿ ಒಳಗ ಬುಟ್ಟಿ ಎಣಿತಾರಲ್ಲ ಔಕ್ಕರ್ಳಿಂದ ಮಾಡಿ ತೀರಿಸಿ ಇಟ್ಟರ ಇವನ್ನ. ಇದೆಲ್ಲ ನಮ್ ಹಳ್ಳಿಗೋಳ ಮಾಡ್ತಾರಾ.

ನಮ್ ಹಳ್ಳಿಗಳಲ್ಲಿ ಬಹಳ ಜನ ಅದರಿ ನಮ್ ಊರಾಗೂ ಅದರ ಬಾರಿ ಚೆಂದ ಅದರ ಇವು ನೋಡಾಕ